ಹಾಗೂ ಅದರ ಪಕ್ಕದಲ್ಲಿ ಬಟನ್ ಇರುತ್ತದೆ ಬಟನ್ ನ ಕೆಳಗೆ ಒಂದು ಕೇಬರ್ಡ್ --

ಹಾಗೂ ಮೂರು ಕುರ್ಚಿಗಳು ಬೆಂಚುಗಳನ್ನು ಹಾಕಿರುತ್ತಾರೆ.

ಹಾಗು ಇದಕ್ಕೆ ಕಂಪೌಂಡ ಅನ್ನು ಕಟ್ಟಿರುತ್ತಾರೆ.

ಹಾಗು ಒಂದು ಕೆಂಪು ಕುರ್ಚಿ ಇರುತ್ತದೆ.

ಇದರಲ್ಲಿ ಕಲರ್ ಕಲರ್ ಪ್ಲಾಸ್ಟಿಕ್ ನ ಗೊಂಬೆಗಳನ್ನು ಮಾಡಿರುತ್ತಾರೆ.

ಕಟ್ಟೆಯ ಮೇಲೆ ಸಾಕಷ್ಟು ಪುರುಷರು ನಗು ಮಹಿಳೆಯರು ನಿಂತಿರುತ್ತಾರೆ.

ಇದು ಒಂದು ಕಪಾರ್ಟ್ ಆಗಿರ್ತದೆ ಇದ್--

ಒಂದರ ಮೇಲೆ ಒಂದಂತೆ ಆರು ಟಯರ್ ಗಳನ್ನು ಜೋಡಿಸಿರುತ್ತಾರೆ.

ಹಾಗು ನೀಲಿ ಕಲರಿನ ಟೈಯರು ಗಳು ಇರುತ್ತವೆ.

ಕೆಳಗಡೆ ನೀಲಿ ಕಲರಿನ ಬೆಡ್ಡನ್ನು ಹಾಕಿರುತ್ತಾರೆ.

ಮೂರು ಜನ ಮಹಿಳೆಯರು ಎದ್ದು ನಿಂತಿರುತ್ತಾರೆ.

ಸಣ್ಣ ಸಣ್ಣ ಕಲರಿನ ಲೈಟಿನ ವ್ಯವಸ್ಥೆ ಇರುತ್ತದೆ.

ಹಾಗೂ ಟೋಪಿಗಳು ಇರುತ್ತವೆ ಗುಂಡಿನ ಮುತ್ತಿನ ಸರ ಇರುತ್ತದೆ.

ಹಾಗೂ ಸುತ್ತಮುತ್ತಲಿನಲ್ಲಿ ಹಸೂರುದು ಹಸಿರಿನ ವಾತಾವರಣ ಇರುತ್ತದೆ.